ಎರಡು ನರಿಗಳು ಮರದ ಕೆಳಗೆ ವಿಶ್ರಾಂತಿಯಿಂದ ಕೂತಿರುವ ಚಿತ್ರಣವನ್ನು ಕಾಣಬಹುದಾಗಿದೆ.

ಮುಖ್ಯವಾಗಿ ಹಾಸಿಗೆ ಮತ್ತು ಬಟ್ಟೆಗಳನ್ನು ಇಡಲು ಡ್ರಾಯರ್ ಗಳಿವೆ ಅನೇಕ ಮಲಗುವ ಕೋಣೆಗಳು ಕ್ಲೋಸೆಟ್ ಗಳನ್ನು ಸಹ ಹೊಂದಿವೆ.

ಸಿಗಡಿ ತಿನ್ನುವುದರಿಂದ ತೂಕವನ್ನು ಇಳಿಸಲು ಸಹಕಾರಿಯಾಗಿದೆ. ಇದು ಉತ್ತಮ ಪ್ರಮಾಣದ ಸತು ಮತ್ತು ಅಯೋಡಿನ್ ಅನ್ನು ಸಹ ಹೊಂದಿದೆ.